ಈ ಚಿತ್ರದಲ್ಲಿ ಒಂದು ದೊಡ್ಡ ಬುಕ್ ಸ್ಟೋರ್ ಕಾಣುತ್ತಿದೆ ಆ ಬುಕ್ ಸ್ಟೋರ್ ನಲ್ಲಿ ಹಬ್ಬ ಕೇಸರಿ ಬಣ್ಣ ಹಾಕಿಕೊಂಡು ಒಬ್ಬ ಹುಡುಗ ನಿಂತಿದ್ದಾನೆ ಮತ್ತೆ ಅಲ್ಲಿ ಯು.ಪಿ.ಎ.ಸ್ಸಿ ನೋಟ್ಸ್ ಅಂತ ಬರೆಯಲಾಗಿದೆ ಮತ್ತೆ ಅಲ್ಲಿ ಒಬ್ಬ ಹುಡುಗ ಪೆನ್ನುಕೂಡನು ತಕೋತಿದ್ದನೇ.

ಇದರದಲ್ಲಿ ಒಂದು ಕೊಠಡಿ ಕಾಣ್ತಾ ಇದೆ ಅದಕ್ಕೆ ಕೆಂಪು ಮತ್ತು ಬಿಳಿ ಬಣ್ಣ ಹೊಡೆಯಲಾಗಿದೆ ಮತ್ತೆ ಅಲ್ಲಿ ಸುತ್ತಮುತ್ತ ಮಕ್ಕಳನ್ನು ಕೂರಿಸಿ ಪಾಠವನ್ನು ಹೇಳಿಕೊಡುತ್ತಿದ್ದಾರೆ ಮತ್ತು --

ಅಲ್ಲಿ ಒಂದು ಚಿಕ್ಕ ಪಾಟ್‌ ಇದೆ ಅಲ್ಲಿ ಒಂದು ಶೋ ಗಿಡವನ್ನುಹಾಕಿದ್ದಾರೆ ಮತ್ತೆ ಒಬ್ಬ ಟೀಚರ್‌ ನೀಲಿ ಕಲರ್‌ ಸೀರೆಯನ್ನು ಹಾಕಿಕೊಂಡು ನಿಂತಿದ್ದಾರೆ.

ಚಿತ್ರದಲ್ಲಿ ಒಂದು ಕಟ್ಟಡ ಕಾಣುತ್ತಿದೆಯ ಕಟ್ಟಡವನ್ನು ಇಟ್ಟಿಗೆ ಜೋಡಿಸಿದರೆ ಮತ್ತೆ ಅದರ ಮುಂದೆ ಒಂದು ಗೂಳಿಯನ್ನು ಇಟ್ಟಿದ್ದಾರೆ ಅದು ಕೆಂಪು ಮತ್ತೆ ಹಸಿರು ಬಣ್ಣದಿಂದ ದೇವನ ಇಡ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ ಮತ್ತೆ ಅಲ್ಲಿ ಜನಗಳು ನಿಂತುಕೊಂಡು ನೋಡುತ್ತಿದ್ದಾರೆ ಸುತ್ತಮುತ್ತ ಮರಗಳಿವೆ --

ಈ ಚಿತ್ರದಲ್ಲಿ ಒಂದು ಚಿತ್ರ ಇದೆ ಅದು ನೀಲಿ ಮತ್ತು ಬಿಳಿ ಬಣ್ಣದಿಂದ ಮತ್ತೆ ಜನಗಳು ನಿಂತಿದ್ದಾರೆ ಹಲ್ಲಿ ಹದರ ಮುಂದೆ ಆಟೋ ಸ್ಟ್ಯಾಂಡ್ ಕೂಡ ಅಲ್ಲಿ ಬಿಸಿಲು ಅಲ್ಲಿ ಬೆಳಕಿನ ಕಿರಣಗಳು ಬಿಡುತ್ತಿದೆ ಮಧ್ಯ ಒಂದು ಕಟ್ಟಡ ಇದೆ ಅದು ಸಿಮೆಂಟ್ನಿಂದ--

ಈ ಚಿತ್ರದಲ್ಲಿ ಒಂದು ದೊಡ್ಡ ಬುಕ್‌ ಸ್ಟೋರ್‌ ಇದೆ ಆ ಬುಕ್‌ ಸ್ಟೋರ್‌ ನಲ್ಲಿ ಹಲವಾರು ಮೆಡಿಸಿನ್‌ ಗಳು ಮತ್ತು ಬುಕ್‌ ಗಳು ಸಿಗುತ್ತವೆ ಒಬ್ಬ ವ್ಯಕ್ತಿಯು ಸುಮ್ಮನೆ ಬರೆಯುತ್ತಿದ್ದಾರೆ ಮುಂದೆ ಒಂದು ಫ್ಯಾನ್‌ ಇದೆ ಮತ್ತೆ ಅಕ್ಕಪಕ್ಕ ಬುಕ್‌ ಗಳಿವೆ.